ಅವಾಗಷ್ಟೇ ಲಾರಿಯನ್ನು ತಗೊಂಡಿರೋ ತರ ಕಾಣಸ್ತಾಯಿದೆ ಪೂಜೆ ಮಾಡಿ ಲಾರಿ ನಿಲ್ಸಿದ್ದಾರೆ.

ಇದು ಶಿವಮೊಗ್ಗದ ಒಂದು ಪ್ರಸಿದ್ಧ ಚರ್ಚ್ ಆಗಿದೆ ಈ ಚರ್ಚು ಐದು ಸಾವಿರ ಜನರನ್ನು ಕೂರಬಹುದಾದ ದೊಡ್ಡ ಚರ್ಚೆ ಆಗಿದೆ --

ಎರಡು ಟೇಬಲ್ ಇದೆ ಆ ಟೇಬಲ್ ಮೇಲೆ ಬಿಳಿ ಬಣ್ಣದ ಬಟ್ಟೆಯನ್ನ ಹಾಸಿದ್ದಾರೆ. ಹಾಗೂ ಎರಡು ಬಿಳಿ ಬಣ್ಣದ ಹೂಗಳಿದೆ ಹಾಗೂ ಯೇಸುವಿನ ಶಿಲುಬೆ ಇದೆ.

ಈ ಚಿತ್ರವನ್ನ ಯಾವುದೋ ಒಂದು ಬಸ್ ಸ್ಟ್ಯಾಂಡ ಲ್ಲಿ ತೆಗ್ದಿರೋಹಾಂಗೆ ಕಾಣಿಸ್ತಾ ಇದೆ ಇಲ್ಲೊಂದ್ ಬಸ್ ನಿಂತಿದೆ ಬಿಳಿ ಬಣ್ಣದ್ದು ಆ ಬಸ್ಸಿ ನ ಮೇಲೆ ಪ್ರಕಾಶ್ ಟ್ರಾವೆಲ್ಸ್ ಅಂತ ಬರೆದಿದೆ ಹಾಗೆ ಅದರ ಮೇಲೆ ಸಾಗರ ಅಂತ ಬರೆದಿದೆ.

ಇದು ಒಂದು ಮಾರುತಿ ಸೂಝಿಕಿ ಓಮಿನಿ ಕಾರಿನ ಫೋಟೋ ಆಗಿದೆ ಇದು ಒಂದು ಮಾರುತಿ ಸೂಝಿಕಿ ಓಮಿನಿ ಕಾರಿನ ಗ್ಯಾರೇಜ್ ಇದ್ದ ಹಾಗೆ ಕಾಣಸ್ತ ಇದೆ.

ಈ ಚಿತ್ರವನ್ನು ಯಾವುದೊ ಒಂದು ಮೃಗಾಲಯದಲ್ಲಿ ತೆಗೆದಿರುವ ಹಾಗೆ ಕಾಣಿಸುತ್ತಾ ಇದೆ ಈ ಚಿತ್ರದಲ್ಲಿ ಹಸಿರು ಮರಗಳಿಂದ ಕಂಗೊಳಿಸುತ್ತಾ ಇದೆ ಈ ಚಿತ್ರದಲ್ಲಿ ಒಂದು ಹಂದಿ ಅಥವಾ--